ಇಲ್ಲಿ ಮದಿಮಗ ಮತ್ತು ಮದಿಮಗಳು ಇಬ್ಬರು ಕೂಡ ಕುಂತಿದ್ದಾರೆ.

ಇಲ್ಲಿ ಒಂದು ಅಂಗಡಿ ಇದೆ ಅಂಗಡಿಯ ಹೆಸರು ವೀರ್ ಭದ್ರೇ--

ಇಲ್ಲಿ ಒಂದು ಫಂಕ್ಷನ್ ಹಾಲಿ ದೆ ಫಂಕ್ಷನ್ ಹಾಲ್ ಒಳಗಡೆ ಫಂಕ್ಷನ ವನ್ನು ನಡೀತಾ ಇದೆ.

ಇಲ್ಲಿ ಸುಂದರವಾದ ಹೂವ ಹಚ್ಚಿ ಸ್ಟೇಜ್ ಅನ್ನು ಡೆಕೋರೇಷನ್ ಮಾಡಿದ್ದಾರೆ.

ಫಂಕ್ಷನ್ ಒಳಗಡೆ ಬಹಳಷ್ಟು ಮನುಷ್ಯರು ಬಂದಿದ್ದಾರೆ.

ಇಲ್ಲಿ ಒಂದು ಬಹಳಷ್ಟು ದೊಡ್ಡ ಫೋರ್ ಮಂಜಲ ಕಾಲೇಜಿದೆ.

ಇಲ್ಲಿ ರೋಡಿನ ಮೇಲೆ ನೀರು ಕೂಡ ನಿನ್--

ಇಲ್ಲಿ ಒಂದು ಅಂಗಡಿಯದಿ ಅಂಗಡಿಯ ಒಳಗಡೆ ಬಹಳಷ್ಟು ಕಬ್ಬಿಣದ ರ್ಯಾಕ್ ಗಳಿವೆ.

ರ್ಯಕ್ ಒಳಗಡೆ ಬಹಳಷ್ಟು ವಿವಿಧ ಪ್ರಕಾರದ ಫ್ರುಟ್ಸ್ ಹಾಗು ವೆಜಿಟೆಬಲ್ಸ್ ವನ್ನು ಇಕ್ಕಿದ್ದಾರೆ.

ಹಾಗೂ ಇಲ್ಲಿ ಲೈಟ್ ಕೂಡ ಇದೆ ಮತ್ತು ಇಲ್ಲಿ ಎರಡು ಬುಟ್ಟಿಗಳಿವೆ.

ಇಲ್ಲಿ ಸುತ್ತಮುತ್ತ ಬಹಳಷ್ಟು ದೊಡ್ಡ ದೊಡ್ಡ ಗಿಡಮರಗಳಿವೆ.

ಇಲ್ಲಿ ಒಂದು ಸಿಮಿಟಿ ನ ಕೆಲಸವನ್ನು ನಡಿಲತ್ತಾದೆ.

ಬಹಳಷ್ಟು ಕುರ್ಚಿಗಳನ್ನು ಇಕ್ಕಿದ್ದಾರೆ ಹಾಗೂ ಬಹಳಷ್ಟು ಸಾಮಗ್ರಿಗಳನ್ನು ಇಕ್ಕಿದಾರ್--

ದಾರೆ ದೇವಾಲಯದ ಒಳಗಡೆ ದೇವ್ರುದು ಪೂಜೆವನ್ನು ಮಾಡಿದ್ದಾರೆ.

ಇಲ್ಲಿ ಒಂದು ಷ್ಕೆ ರೂಮ್ ಇದೆ ಷ್ಕ್ ರೂಮಿನ ಒಳಗಡೆ ಬಹಳಷ್ಟು ವಿವಿಧ ಪ್ರಕಾರದ ಗಾಡಿವನ್ನು--

ಇದೆ ಹಾಗು ಇಲ್ಲಿ ಬಾಗಿಲು ಕೂಡ ಇದೆ ಇಲ್ಲಿ ಇಬ್ಬರು ಮನುಷ್ಯರು ಇದ್ದಾರೆ.

ಇಲ್ಲಿ ಒಂದು ಫಂಕ್ಷನ್ ಹಾಲ್ ಇದೆ ಫಂಕ್ಷನ್ ಹಾಲ್ ಒಳಗಡೆ ಬಹಳಷ್ಟು ಕುರ್ಚಿವನ್ನು ಹಾಕಿದ್ದಾರೆ.

ಇಲ್ಲಿ ಮತ್ತು ಮೂರಾ ಸೋಫಾವನ್ನು ಇಕ್ಕಿದ್ದಾರೆ.

ಫುನ್ಕ್ಷನ್ ಹಾಲ್ ಒಳಗಡೆ ಬಹಳಷ್ಟು ವಿವಿಧ ಪ್ರಕಾರದ ಲೈಟ್ ವನ್ನು ಹಚ್ಚಿದ್ದಾರೆ.

ಇಲ್ಲಿ ಒಳಗಡೆ ಬಹಳಷ್ಟು ವಿವಿಧ ಪ್ರಕಾರದ ಸಾಮಗ್ರಿಗಳನ್ನು ಇಕ್ಕಿದ್ದಾರೆ ಮತ್ತು ಇಲ್ಲಿ ಬಹಳಷ್ಟು ಬ್ಯಾನರ್ ಗಳು ಇವೆ.

ಇಲ್ಲಿ ಒಂದು ಬಹಳಷ್ಟು ದೊಡ್ಡವಾದ ನದಿ ಇದೆ.

ಇಲ್ಲಿ ಒಂದು ಫಂಕ್ಷನ್ ಇದೆ ಫಂಕ್ಷನ್ ಒಳಗಡೆ ಏಳು ಗಂಡ್ಸ್ ಮಕ್ಕಳು ಬಂದಿದ್ದಾರೆ.

ಇಲ್ಲಿ ಬಹಳಷ್ಟು ಹೂವ ಹಚ್ಚಿ ಸುಂದರವಾದವನ್ನು ಸ್ಟೇಜ್ ವನ್ನು ಡೆಕೋರೇಟ್ ಮಾಡಿದ್ದಾರೆ.

ಇಲ್ಲಿ ಒಂದು ಮಸ್ಜಿದ್ ಇದೆ ಮಸ್ಜಿದ್ ಒಳಗಡೆ ಬಹಳಷ್ಟು ಕುರ್ಚಿಗಳಿವೆ.

ದೇವಾಲಯ ಮುಂಭಾಗದಲ್ಲಿ ಬಹಳಷ್ಟು ಮನುಷ್ಯರು ನಿಂತಿದ್ದಾರೆ.

ದೆ ಇಲ್ಲಿ ಒಬ್ಬ ಪುರುಷನು ನಿಂತಿದ್ದಾನೆ.

ಹತ್ತು ಇಲ್ಲಿ ಮೇಲ್ಗಡೆ ಒಂದು ನೀರಿನ ಸಿಂಟೆಕ್ಸ್ ಕೂಡ ಇಕ್ಕಿದ್ದಾರೆ.

ಮತ್ತ ಇಲ್ಲಿ ಕೆಂಪ ಬಣ್ಣಿಂದ ಮಣ್ಣ ಇದೆ ಸುತ್ತ ಮುತ್ತ ಮನೆಗಳಿದೆ.

ಇಲ್ಲಿ ಬಹಳಷ್ಟು ಸುಂದರವಾದ ರಾಮ ಸೀತಾ ಅವ್ರ್ದ್ ರಂಗೋಲಿ ವನ್ನು ಹಾಕೊಂಡಿದ--

ಎಲ್ಲರ ಕೈಯಲ್ಲಿ ಮೇಣಬತ್ತಿ ಇದೆ ಹಾಗು ಇಲ್ಲಿ ಸುತ್ತಮುತ್ತ ಬಹಳಷ್ಟು ದೀಪವನ್ನು ಹಚ್ಚಿದ್ದಾರೆ.

ಇದು ಚಿತ್ರ ಬಹಳಷ್ಟು ದೊಡ್ಡ ಮತ್ತು ಅದ್ಭುತ ಚಿತ್ರವನ್ನು ಇದೆ.

ಇಲ್ಲಿ ಸುಂದರವಾದು ಪಹಡಿ ಪ್ರದೇಶ್ ಇದೆ.

ಇಲ್ಲಿ ಒಂದು ಬಾಕಿಲವನ್ನು ಇದೆ ಇಲ್ಲಿ ಸುತ್ತಮುತ್ತ ಗಿಡಮರಗಳಿವೆ.

ಹಾಗೂ ಕೆಳಗಡೆ ಪರ್ಸಿಗಳು ಇವೆ ಇಲ್ಲಿ ಒಬ್ಬ ಮಗವನ್ನು ಒಳಗಡೆ ಹೋಗ್ಲತಿದಾನೆ.

ಇಲ್ಲಿ ಬಂದು ಮಾಲ್ ಇದೆ ಮಾಲಿನ ಒಳಗಡೆ ಬಹಳಷ್ಟು ವಿವಿಧ ಪ್ರಕಾರದ ಬಟ್ಟಿವನ್ನು ಹಚ್ಚಿದ್ದಾರೆ.

ಕ್ಕು ಕುರ್ಚಿಗಳಿವೆ ಇಲ್ಲಿ ಬಾಳಷ್ಟು ವಿವಿಧ ಪ್ರಕಾರದ ಬ್ಯಾನರ್ ವನ್ನು ಹಚ್ಚಿದ್ದಾರೆ.

ದೆ ಬಹಳಷ್ಟು ವಿವಿಧ ಪ್ರಕಾರದ ಗಾಡಿ ಟೈರವನ್ನು ಇಕ್ಕಿದ್ದಾರೆ.

ಇಲ್ಲಿ ಎರಡು ಬಹಳಷ್ಟು ದೊಡ್ಡ ದೊಡ್ಡ ಗಿಡಗಳಿವೆ ಇಲ್ಲಿ.

ಇಬ್ಬರು ಮನುಷ್ಯರು ಇದ್ದಾರೆ ಇಲ್ಲಿ ಒಬ್ಬ ಗಂಡಮಗನು ನಿಂತಿದ್ದಾನೆ.